ಈ ಚಿತ್ರದಲ್ಲಿ ನೋಡಬೋದು ಇಲ್ಲಿ ಒಂದು ಮೈದಾನದಲ್ಲಿ ಮೂರು ರಾಬಿಟ್ ಅನ್ನು ಕುತುಕೊಳ್ಳುತಿದ್ದಾರೆ.

ಈ ಬಿಲ್ಡಿಂಗ್ ನ ಮೇಲೆ ವಿವಿ ಅಂತ ಒಂದು ಬೋರ್ಡ್ ಅನ್ನು ಹಾಕಿದರೆ .

ಈ ಚಿತ್ರದಲ್ಲಿ ನೋಡಬಹುದು ಈ ಒಂದು ದೊಡ್ಡ ಹಾಲಿ ನದಲ್ಲಿ ಬಹಳಷ್ಟು ತರಕಾರಿಗಳನ್ನು ಕಾಣುತ್ತದೆ.

ಈ ಮಂದಿರ ಮುಂದೆ ತೆಂಗಿನ ಗಿಡವನ್ನು ಕಾಣಿಸುತ್ತದೆ .

ಹುಂಡವನ್ನು ಕಾಣುತ್ತದೆ ಇಲ್ಲಿ ನಿಮ್ಮನ್ನು ಬಹಳಷ್ಟು ಗಿಡ ಮತ್ತು ಮರಗಳನ್ನು ನೊಡಬಹುದು.

ಇಲ್ಲಿ ದೂರ ದೂರದಲ್ಲಿ ನಿಮ್ಮನ್ನು ದೊಡ್ಡವಾದ ನದಿಯನ್ನು ಕಾಣುತ್ತದೆ .

ಈ ಸ್ಟೇಚು ಅಕ್ಕ ಪಕ್ಕದಲ್ಲಿ ಬಹಳಷ್ಟು ಗಿಡ ಇದೆ .

ಈ ಚಿತ್ರದಲ್ಲಿ ನೋಡಬೋದು ಇಲ್ಲಿ ಒಂದು ದೊಡ್ಡವಾದ ಮೈದಾನನ್ನು ಕಾಣುತ್ತದೆ.

ಈ ಎ.ಟಿ.ಎಂ ಮಷೀನ್ ಮುಂದುಗಡೆ ಮೂರೂ ವೆಕ್ತಿಗಳನ್ನು ನಿಂತಿದಾತರೇ .

ಈ ವೆಕ್ತಿಗಳು ಏ.ಟಿ.ಎಂ ಮುಂದೆ ಕ ಹಚ್ಚಿದರೆ.